ನರ್ಸರಿ ಅಂತ ನೇ ಕರೀಬಹುದು ಇದನ್ನ ನಾನಾ ತರದ ಗಿಡಗಳು ಸಸಿಗಳು ಮಾಡತಾರೇ ಮಾಡ್ಬಿಟ್ಟು ಬೆಳಿಸ್ಬಿಟ್ಟು ಕೊಡ್ತಾರೆ ಒಂದು ಸಸಿ ಗೆ ಇಷ್ಟು ಎಂತ ಮಾರಾಟ ಮಾಡ್ತಾರೆ ಅದನ್ನು ತಂದು ಬೆಳಿಸಿದ್ರೆ ನಾವು ಪರಿಸರ ಬೆಳಿಸಬಹುದು.

ಪರಿಸರ ಬೆಳಿಸ್ದರ್ ನಾಡು ಉಳಿತದೆ ಮರ ಗಿಡ ಗಾಳಿ ವಾತಾವರಣ ಸೂಪರ್ ಆಗಿ ಇರುತ್ತೆ. ಮಳಿ ಬರ್ಥ ಇರುತ್ತೆ ಅಂದ್ರಿಂದ ನಮ್ಮ್ ಜೀವನಕ್ಕೂ ಅನುಕೂಲವಾಗುತ್ತೆ ಪರಿಸರದಿಂದ ಅನೇಕ ಉಪಯೋಗವಿದೇ.

ಇದೊಂದು ಡೈನ್ನಿಂಗ್ ಟೇಬಲ್ ಅಂತನೆ ಹೇಳಬಹುದು ಅಂದ್ರೆ ಊಟದ ಹಾಲ್ ಅಂತನೆ ಹೇಳಬಹುದು ಅಂದ್ರೆ ಎಲ್ಲಾರು ಜನ್ರ ಜೊತೆ ಕೂತಕೊಂಡ ಊಟ ಮಾಡೋದು ಚೇರ್ ಮೇಲೆ ಒಂತರ ಡಿಫರೆಂಟ್ ಆಗಿ ಒಂದು ಫಕ್ಷನ್ ಅರೆಂಜ್ಮೆಂಟ್ ಮಾಡಿ ಏನೋ ಫಕ್ಷನ್ ಯಿಂದ --

ವರಮಹಾಲಕ್ಷ್ಮಿ ಪೂಜೆ ಅಲಂಕಾರ ಮಾಡಿರ ಸೆಟಪ್ ಇದು ದೇವ್ರನ್ನ ಪೂಜೆ ಮಾಡದಕ್ಕೆ ಹೆಣ್ಮಕ್ಳು ತುಂಬಾ ಶ್ರದ್ಧೆ ಭಕ್ತಿಯಿಂದ ಈ ತರ ಪೂಜೆ ಮಾಡಿ ಡೆಕೋರೇಷನ್ ಮಾಡ್ತಾರೆ ಮನೆಗಳಲೆಲ್ಲಾ ಬಟ್ ವರಮಹಾಲಕ್ಷ್ಮಿ ಪೂಜೆ ದಿನ ಮಾಡ್ಬುಡ್ತಾರೆ ಲಕ್ಷ್ಮೀ ಪೂಜೆನ ಪೂಜೆ ದಿನ ಮಾಡ್ತಾರೆ.

ಇದು ಒಂದು ವೃತ್ತಿ ಶಿಕ್ಷಣ ಅಂತನೆ ಹೇಳಬಹುದು ಹೇಳಬೇಕುಅಂತಂದ್ರೆ ಅಹ್ ಕರಕೌಶಲ್ಯ ಅಂತನು ಹೇಳಬಹುದು ಅಲಂಕಾರ ಮಾಡೋದಕ್ಕೆ ಮನೆ ಡೆಕೋರೇಷನ್ ಮಾಡೋದಕ್ಕೆ ಬಾಗಿಲ ತೋರಣಗಳನ್ನು ಮಾಡೊದಕ್ಕೆ.

ನೇತಾಕೋದಕ್ಕೆ ಮನೇನ ಡೆಕೋರೇಷನ್ ಆಗಿ ಸುಂದರವಾಗಿ ಕಾಣಲು ಅಲಂಕಾರ ಮಾಡೋದಕ್ಕೆಇದು ಒಂದು ಬೆಟರ್ ಅಂತನೆ ಹೇಳಬಹುದು ನೋಡೋಕೆ ಏನೋ ಒಂತರ ತ್ರಿಲ್ ಅನ್ನಸುತ್ತೆ ಖುಷಿ ಅನ್ನಸುತ್ತೆ ಮನಸ್ಸಿಗೆ ಆನಂದ ಅನ್ನಸುತ್ತೆ ಒಂತರ ಡಿಫ್ಫೆರೆಂಟ್ ಅಲಂಕಾರ ಅನ್ನಸುತ್ತೆ.

ಇದು ಒಂದು ಜಿಮ್ ಪ್ರೋಸೆಸ್ ಅಂದ್ರೆ ಬಾಡಿ ಬಿಲ್ಡ್ರಿಗೆ ಎಕ್ಸರ್ಸೈಜ್ ಮಾಡೋದು ಮತ್ತೆ ವ್ಯಾಯಾಮ ಮಾಡೋದನ್ನ ಎಲ್ಲದೆ ಇದ್ರಿಂದ ಮಾಡಬಹುದು ಅನ್ನಿ ರನ್ ಮಾಡಬೇಕಂದ್ರೆ ರನ್ ಇಂದು ಇದು ಇರುತ್ತೆ ಬಟನ್ ಅದ್ರಲ್ಲೆ ರನ್ ಮಾಡಕೊಂತ್ತ ಹೋಗೋದು ಬಾಡಿ ಎಕ್ಸರ್ಸೈಜ್ ಮಾಡೋದು ಬಾಡಿ ಬಿಲ್ದರ್ ಮತ್ತೆ --

ನಮ್ಮದು ಬಾಡಿ ಆಕ್ಟಿವಿಟಿ ಫಿಸಿಕಲಿ ಯಾವ ರೀತಿ ಇರಬೇಕು ಫಿಟ್ನೆಸ್ ಆಗಿರೋದು ನೋಡೋಕೆ ರೂಪವಾಗಿ ಕಾಣಬೇಕು ಅಂದ್ರೆ ಇದು ಬೇಕೆ ಬೇಕು.

ಆಹ್ಹ್ ಬಂದಿರಿ ಯಾರಿಗ್ ಬೇಕೋ ಅವ್ರ್ ತಕೊಂಡ್ ಹೋಗ್ತಾರೆ ದುಡ್ಡ್ ಕೋಟ್ ಮಾರ್ತಾರೆ ಒಂದಕ್ಕೆ ಗಿಡಕ್ಕೆ ಇಷ್ಟ್ಟು ಅಂತ ತಗೊಂಡ್ ಹೋಗ್ಬಿಟ್ಟು ಅವ್ರ್ ಮನೆ ಮುಂದೆ ಬೆಲ್ಸ್ದಾಗ ಎಷ್ಟು ಚೆನ್ನಾಗ್ ಕಾಣ್ಸತ್ತೆ ಮನೆ ಮುಂದೆ ಹೂವು ಬಿಟ್ಟ ಅಂದ್ರೆ ಸೂಪರ್ ಆಗ್ ಇರತ್ತೆ.

ಇದು ದಾರವಾಡದಲ್ಲಿ ಮಾನಸಿಕ ಆರೋಗ್ಯ ನರರೋಗ ತಜ್ಞರು ಅಂತಾನೆ ಹೇಳಬಹುದು ಮೆಂಟಲಿ ಯಾಗಿ ನರ ವೀಕ್ನೆಸ್ ಹಾಗಿರುವವರಿಗೆ ಟ್ರೀಟ್ಮೆಂಟ್ ಮಾಡೋದು ಹೇ ರೀತಿ ಹೇಗೆ --

ಇದೊಂದು ಬುಕ್ ಸ್ಟೂಲ್ ಅಂತ ಹೇಳ್ಬಹುದು ಅಂದ್ರೆ ಪುಸ್ತಕಗಳ ಅಂಗಡಿ ಅಂತಾನೆ ಹೇಳ್ಬಹುದು ಇಲ್ಲಿ ನಾನಾ ರೀತಿ ಅಂದ್ರೆ ನಮ್ಗೆ ಯಾವ ಬುಕ್ಸ್ ಬೇಕೊ ಆ ಬುಕ್ಸ್ ಎಲ್ಲ ಜೋಡಿಸಿರ್ತಾರೆ.

ಕೆತ್ತನೆ ಆಗಿನ ಕಾಲದ ಚಿತ್ರ ಕೃತಿ ಹೇಗಿತ್ತು ಎಂಬುದನ್ನು ಇದನ್ನು ನೋಡಿದಾಗಲೇ ಗೊತ್ತಾಗುತ್ತೆ.

ಇದು ಒಂದು ಪಾತ್ರೆಗಳ ಅಂಗಡಿಗಳು ಅಂತ ಹೇಳಬಹುದು ತಾಮ್ರದ ಪಾತ್ರೆ ಆಗಿರ್ಬಹುದು ಸ್ಟೀಲ್ ಪತ್ರೆ ಹಾಗಿರಬಹುದು ಸಿಲ್ವರ್ ಪತ್ರೆ ಆಗಿರ್ಬಹುದು ಅಂದಂಗೆ ಇದರಲ್ಲಿ ಅಲ್ಯೂಮಿನಿಯಂ ಪಾತ್ರೆನೂ ಆಗಿರ್ಬಹುದು ಎಲ್ಲ ತರದ ಪಾತ್ರೆಗಳು ವರೆಯುತ್ಯ್ ವರೆಇಟಿ ಡಿಸೈನ್ಗಳು .

ಇದು ಟೈಲೊರಿಂಗ್ ಅಂಗಿಡಿ ಅಂತ ಹೇಳಬಹುದು ಇಲ್ಲಿ ನಾನಾ ತರವಾದ ಬಟ್ಟೆಯನ್ನು ಒಳಿತಾನೆ ಅಂದ್ರೆ ಬ್ಲೌಸ್ ಜಾಕೆಟ್ ಹಾಗೆ ಇನ್ನು ಡ್ರೆಸ್ --

ಇಲ್ಲಿ ಒಂದು ನದಿ ಇದೆ ಅಲ್ಲಿ ನಿರ ಎಲ್ಲಾ ಇದೆ ಬಂಡೆ ಎಲ್ಲಾ ಇದೆ ಮತ್ತೆ ಇಲ್ಲಿ ಆಕಾಶದಿನ ಸೂರ್ಯ ಮೊಡು ಮುಳುಗುವ ದೃಶ್ಯ ಕಾಣಸ್ತಾಇದೆ .

ಅಲ್ಲೆಲ್ಲ ಮೋಡಗಳು ಕವಿದುಕೊಂಡಿರುದು ಮತ್ತೆ ಸೂರ್ಯ ಮುಳುಗ್ತಾರೀರುದು ಕಲರ್ ಯಲ್ಲೋ ಕಲರ್ ಆಗಿತ್ತಲ್ಲ ನೋಡೋದಕ್ಕೆ ಎಷ್ಟು ಸಕತ್ ಆಗಿ ಕಾಣಿಸುತ್ತೆ ಸೂಪರ್ ಆಗಿದೆ .]

ಬಟ್ ನಮಗೆ ಏನು ಇಲ್ಲ ಒಂದು ತುಂಬಿಕೊಂಡ್ ಬರದು ಅವರೇ ಬಿಲ್ ಆಕಿ ನಮಿಗೆ ಕೋಟಿಬಿಡ್ತಾರೆ ನಾವು ಪ್ಯಾಕ್ ಮಾಡ್ತಾರೆ ನಾವು ತಗೊಂಡ್ ಹೂಗದು ನಮಗೆ ಏನು ಬೇಕೆಲ್ಲ ನಾವೇ ಹೋಗಿ ತಗೋಬರದು ಇದು ಸೂಪರ್ ಮಾರ್ಕೆಟ್ ವೊಳ್ಳೆ ಚೆನ್ನಾಗಿ ಇರುತ್ತೆ ನಾವು ಬೇರೆ ಅಂಗಡಿ ಗೆ ಹೂದ್ರೆ ಹುಡ್ಕಡ್ಬೇಕು ಇಲ್ಲ ಇಲ್ಲಿ ಒಂದೇ ತವಲೇ ಸಿಗುತ್ತೆ ಬೇರೆ ಬೇರೆ ಅಂಗಡಿ ಗೆ ಹೂಗಂಗೆ ಇರಲ್ಲ.

ಟೂರಿಸಂ ಪ್ಲೇಸ್ ಇದು ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವ ದೇವಸ್ಥಾನ ಇಲ್ಲ ಕೃಷ್ಣ ದೇವಸ್ಥಾನ ಇದೆ ಇದು ನಾನಾರೀತಿ ಮಂಟಪಗಳ್ಲಲಿ ಕೆತ್ತನೆ ಮಾಡಿ ಕಲ್ಲಲಿ ಶಿಲೆ ಎಲ್ಲ ಕೆತ್ತನೆ ಮಾಡಿ.

ವೆರೈಟಿ ವೆರೈಟಿ ಏನು ಬೇಕು ಎಲ್ಲ ಸಿಗುತ್ತೆ. ಊಟ ತಿಂಡಿ ಆಗಿರ್ಬಹುದು ಅಥವಾ ಬಟ್ಟೆ ನಿಮಗೆ ಇನ್ನೇನ್ ಬೇಕು ಐಟಮ್ಸ್ ಎಲ್ಲನೂ ಇದ್ರಲ್ ಸಿಗುತ್ತೆ. ಎಲ್ಲ ತಗೋಬಹುದು ಎಲ್ಲ ಎಂ.ಆರ್.ಪಿ. ರೇಟ್ ಅನುಕೂಲ ವಾಗಿ ತುಂಬ ಚೆನ್ನಾಗಿದೆ.